ಆಮೇಲೆ ಮೀನುಗಳಿಗೆ ಗಾಳ ಹಾಕದ್ ಆಗಿರಬಹುದು ಏನೋ ಒಂದು ಇತರೆ ಇವನೆ ಆಗಿರಬಹುದು --

ತಳದೊಳಗೇನೆ ಎಲ್ಲಾ ರೀತಿಯ ಇರಿತಂತ ಒಂದು ಇದು ಸಿಗುತ್ತೆ ಅಂತನ್ --

ಎಲ್ಲಾ ಹೇರ್ ಡಾನ್ಸ್ ಬಂದಿದೆ ಇದ್ರೊಳೊಗ್ ಹೇರ್ ಕಲರಿಂಗ್ ಇರುತ್ತೆ .

ಅವ್ರಿಗೆ ನಾವು ಬಹಳ ಪ್ರಾಮುಖ್ಯತೆ ಕೊಡಬೇಕಾತತಿ ಯಾಕಂತಂದ್ರೆ ಯಾವ ಟೈಮ್ ನಲ್ಲಿ ಏನ್ ಆಗುತ್ತೆ ಅಂತ ಹೇಳಕ್ ಬರಲ್ಲಾ.

ಎಲ್ಲಾ ನಮ್ಮಗೆ ಯೂಸ್ ಆದಂತಕ ಯೂಸ್ ಮಾಡಕೋಬೇಕು ಅಂತ ಅಂದ್ರೆ --

ಫೇರ್ ಪಾರ್ಟ್ಸ್ ಫೇರ್ ಪಾರ್ಟ್ಸ್ ಯಂತ್ರಗಳು ಅಂತ ಅಂದ್ರೆ ನಮಗೆ ಬೇಕಾದಂತ ಯಂತ್ರಗಳನ್ನಾ ಇಲ್ಲೊಂದು ಫ್ಯಾಕ್ಟರಿ ಮೂಲಕ ಇದನ್ನ ನಾವು ಪಡಿಬಹುದು.

ಇದನ್ನ ನೋಡಿ ನಾವು ಮೆಚ್ಚುಗೆ ಪಡಬೇಕು ಇದ್ರು --

ಫಂಕ್ಷನ್ ಒಳಗ್ ಪ್ರಮುಖವಾದಂತದ್ದು ಟೇಬಲ್ ಗಳು ಟೇಬಲ್ ಗಳು ಅಂತ ಅಂದ್ರೆ ಊಟದ್ ಹಾಲ್ ಗಳ್ ಅಂತನೆ ಇರಬಹುದು.

ಅಹ್ ಚನ್ನಾಗಿರೋ ಒಂದು ಪದ್ಧತಿ ಮಾಡಿದ್ರೆ ಒಳ್ಳೇದು.

ಅದ್ರಲ್ಲಿ ಬರುವಂತಹ ಅಹ್ ಚಿಕ್ಕಚಿಕ್ಕದಾದಂತಹ ಗೊಂಬೆಗಳು ಆಮೇಲೆ ಅದಕ್ಕೆ ತೊಡಸಿರೋವಂತ ಬಣ್ಣಗಳು --

ಯಾಕಂತ ಅಂತ ಅಂದ್ರೆ ಇದ್ರಒಳಗಡೆ ನಾವು ನಾನಾರೀತಿಯ ಸೌಲಭ್ಯ ಪಡಿಬೇಕಾದಿತಿ ಯಾಕಂದ್ರೆ ಸಾಲವನ್ನು ತಗಸ್ಕೊಬಹುದು ನಮಗ್ ಏ.ಟಿ.ಎಮ್. ಮಾಡಸ್ಕೊಬೊದು .

ನವುಷಾರಿಲ್ಲಾ ಅಂತ ಅಂದ್ರೆ ನಾವು ತೊರಸ್ಕೊನೋದು ಫಸ್ಟ್ ಏಕ್ ಹೋಗೋದೆ ನಾವು ದವಾಕಾನೆಗೆ ಇದ್ರೊಳಗಡೆ --

ಆಸಕ್ತಿವುಳ್ಳ ಆಸಕ್ತಿವುಳ್ಳ ನಂತರ ಆತ್ ಅಂದ್ರೆ ಇಷ್ಟು ಈ ಸ್ಟೋರಿಗೆ ಬಂದು ತಮ್ಮಗೆ ಏನ್ ಏನ್ ಬೇಕಾದರು ಏನ್ ಬೇಕಾದ್ರು ಕೊಳ್ಳಬಹುದು ಯಾಕಂತ ಅಂತ ಅಂದ್ರೆ --

ಹೆಚ್ಚಾನು ಹೆಚ್ಚು ರೋಡ್ ಗಳ್ ಮೇಲೆ ಟ್ರಾಫಿಕ್ ಇನ್ನ ಮೇಲೆ --

ಅಹ್ ಟ್ರಾಫಿಕ್ ಹೆಚ್ಚಗೆ ಆಗತ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ಕಾರಣ ನಾವ್ ಗಳೆ ಯಾಕಂತ ಅಂತ ಅಂದ್ರೆ --

ಜಾತ್ರೆಯಲ್ಲಿ ನಾವು ನೋಡಬಹುದು ನೋ ನೋಡೋದಂತ ಅಂದ್ರೆ --

ಅವಕಾಶ ಇರುತ್ತದೆ ಆಮೇಲೆ ನಮ್ಮನ ಬೇಕಾದಂತ ಫ್ರೆಂಡ್ಸ್ ಗಳು ಗೆಳೆಯರು ಇಂದಿನ --

ಅದ ನಂತರ ಬಾರ್ ಬೆಂಡಿಂಗ್ ನೌರ್ ಬೇಕು ಪೈಂಟ್ರ್ಸ್ ಬೇಕು ಎಲ್ಲಾ ಹಲವಾರು ಜನಗಳ ಪರಿಶ್ರಮದಿಂದ ಒಂದು ಕಟ್ಟಡವನ್ನು ಕಟ್ಲಿಕ್ ಆಗ್ತದ .